ಇಲ್ಲ ಇಲ್ಲ plan ಮಾಡಿರ್ಲಿಲ್ಲ ಅವ್ನು ಒಂದು just ಒಂದ್ ಹೇಳಿದ ಅದನ್ನು ನಿನ್ನೊಟ್ಟಿಗೆ ಕೇಳುವಾ ಹೇಳಿ call ಮಾಡಿದ್ದು. ಹೌದಾ ಅದೇ ನಮ್ಗು ಹಂಗೆ ಆಗಿದೆ ಈಗ ಈ life ಅಲ್ಲಿ ಪ್ರವಾಸ ಹೋಗುದು ಅಂದ್ರೆ ಒಂದು ವಿಶೇಷ ತರನೇ.

ಹೋಗುವ ಅಂತ ನಂಗು ಇದೆ ತಲೇಲಿ but ನಂಗೆ ಅದೆ ಅಂದ್ರೆ ಎಲ್ರೊಮ್ಮೆ ಎಲ್ಲ ಸ್ನೇಹಿತರು ಒಟ್ಟಿಗೆ ಇದು ಮಾಡುದು ಕಷ್ಟ ಅಲ so ಯಾ opportunity ಅಂತ ಇದ್ರೆ ನಮ್ಗೆ ಮಾಡ್ಬೋದನ್ಸುತ್ತೆ ಹೋಗ್ಬೋದನ್ಸುತ್ತೆ ಅಲ್ಲಾ. ಹೌದು ಹೋಗುದಾದ್ರೆ ಎಲ್ಲಿಗೆ ಹೋಗ್ಬೋದು ಎಲ್ಲಿಯಾದ್ರು place ಉಂಟಾ?

Place ಬಗ್ಗೆನಾ place ಅಂದ್ರೆ ಈಗ ನಮ್ದು ಎಷ್ಟು ಜನ್ರದ್ದು ಅಂದಾಜು plan ಎಲ್ಲ ಇದ್ದದ್ದು idea ಏನಾದ್ರು. ಈಗ ಸದ್ಯಕ್ಕೆ ನಾವು ಮೂವರಿದ್ದೇವೆ ಇನ್ನು ಇಬ್ಬರು ಅವರು ಇಬ್ಬರಿದ್ದಾರಲ್ಲ ಅವರು Bangalore ಅಲ್ಲಿದ್ದಾರೆ ಸುಮನ್ ಮತ್ತೆ ಇನ್ನೊಬ್ಬ ಅವರು ಬಂದ್ರೆ ಗೊತ್ತಿಲ್ಲ.

ನಮ್ಗೆ ಮೂರು ಜನಕ್ಕೆ ಹೋಗೂದಾದ್ರೆ ನಾವು ಈಗಿನ ಇದ್ರಲ್ಲಿ ನಾವು ಮೇಲೆ ಹೋಗ್ಬೋದು ಅನ್ಸುತ್ತೆ ಘಟ್ಟಕ್ಕೆ.

ಮಂಗ್ಳುರ್ ಮಲ್ನಾಡು ಚಿಕ್ಮಂಗ್ಲೂರ್‌ wow ಅನ್ಸುತ್ತೆ.

ಚಿಕ್ಮಂಗ್ಲೂರ್‌ ಹೋದ್ರೆ ಉಂಟಲ್ಲ.

ಈ ಈ weather ಗೆ bike ಅಲ್ಲಿ ಚಂದ ಅನ್ಸುತ್ತೆ.

ಹೌದು ಅಂದ್ರೆ ನಮ್ದು ಯಾವತ್ತ್ ನಾವು ಹೋಗುವಾಗ ನಮ್ಗೆ change ಮಾಡ್ಕೊಂಡ್ ಹೋಗ್ಬೋದು.

Bus ಅಲ್ಲಿ ಅಂದ್ರೆ ಆರಾಂಸೆಗೆ ನಮ್ದು ಯಾ ನಾವು ride ನಾವು bike ಬಿಡ್ತಿರುವಾಗ change ಮಾಡ್ಕೊಂಡು mobile ಅಲ್ಲಿ photo click ಮಾಡ್ಕೊಂಡು ಮತ್ತೆ ನಮ್ಗೆ ತಿರ್ಗ್ಲಿಕ್ಕೂ ಆಗುತ್ತೆ ಅನ್ಸುತ್ತೆ ಸ್ವಲ್ಪ. ಹೌದೌದು ನಾವೆಂತ ಹೇಗೆ plan ಮಾಡುದು ಅಂದ್ರೆ ಒಂದಿವಸ ಹೋಗಿ ಬರುದ ಇಲ್ಲಾಂದ್ರೆ stay ಆಗಿ ಮರುದಿವಸ ಬರುವ ಹಾಗೆ. ನಾವು ಎಂತ ಮಾಡುವ ಅಂದ್ರೆ ನಾವು ಮುಂಚಿನ್ ದಿವ್ಸ night ಹೊರ್ಡುವ.

Night ಒಂದು ಎಂಟು ಒಂಬತ್ ಗಂಟೆ ಅಲ್ಲಿ ಸ್ವಲ್ಪ reach ಆಗುವಾಗೆ ಮತ್ತೆ ಅಲ್ಲಿ ಸ್ವಲ್ಪ night ಸ್ವಲ್ಪ ಏನಾದ್ರು ಯಾ camp fire ಏನಾದ್ರು ಮಾಡಿ ಬೆಂಕಿ ಎಲ್ಲ ಹಾಕಿ ಸ್ವಲ್ಪ ಹೋತ್ ಅಲ್ಲಿ ಗಮ್ಮತ್ ಮಾಡಿ ಮತ್ತೆ ಬೆಳಿಗ್ಗೆ ನಮ್ದು ಅಲ್ಲಿಂದವೆ start ಮಾಡುದು better ಅನ್ಸುತ್ತೆ. Okay ಅಂದ್ರೆ ರಾ~ ರಾತ್ರಿ ನಾವ್ ಅಲ್ಲಿ ಹೇಗೆ night camp ಹಾಕಿ ಕುತ್ಕೊಳುವ ಇಲ್ಲದ್ರೆ ಎಲ್ಲಾದ್ರೂ room ನೋಡುವ ಅಂದ್ರೆ ನಂದೊಬ್ಬ ಗೆಳಯ ಇದ್ದಾನೆ ಅಲ್ಲಿ ಒಬ್ಬ ಅವನೊಟ್ಟಿಗೆ ಮಾತಾಡುದಾದ್ರೆ ಮಾತಾಡ್ತೇನೆ ನಾನು.

ಗೆಳೆಯನಾ ಮಾಡುವ ಗೆಳೆಯ ಇದ್ರೆ ನಾವು ಮಾಡುವ ಪರ್ವಾಗಿಲ್ಲ ನಮ್ಗು ಇದಾಗುತ್ತೆ ಮತ್ ನಾವು ಇಲ್ಲಿ ನಾಕು ಜನ friends ಅಂದ್ರೆ ನಾವು ಯಾವತ್ತೂ adjust ಆಗ್ತೀವಿ right .

ನಾವು ಮಾಡ್ಬೋದು ನೀವು ಅದು ನಿಮ್ಮದು nature ಇದ್ರೆ.

ಅದಕ್ಕೆ ಸರಿಯಾಗಿ ನಂಗೊಂದು comp off ಆಗಿ ಮಾಡ್ಬೋದು room ಇದ್ರೆ room best ಅನ್ಸುತ್ತೆ. ಹೌದು room ಮಾಡುದು best ಅಂದ್ರೆ ಮತ್ತೆ luggage ಎಲ್ಲ ಇರ್ತದಲ್ಲ ಹಾಗೆ.

ಹೌದು but ಅಲ್ಲಿ ಒಂದದೆ ನಂದೊನ್ದು fire ಹಾಕ್ಲಿಕ್ಕೊಂದು space ಕೊಟ್ರೆ ನಮ್ಗೊಂದು clear ಆಗುತ್ತೆ ಅಷ್ಟೆ

ಹಾ ಮಾಡ್ಬೋದಪ್ಪ ಮಾಡ್ಬೋದು ಆದ್ರೆ ಗೌರವ್ ನಿಮ್ಗೆ ಸಿಕ್ಕಿದ್ದು ಆಗ್ಬೋದು. ಅದೌದು ಅವ್ನು ಬಂದಿದ್ದಷ್ಟೆ ಅಂತೆ ಊರಲ್ಲಿರ್ಲಿಲ್ಲ ಅವ್ನು.

ಅದೆ ಹೋಗುದಿದ್ರೆ ಹೋಗುವ ಯಾವುದು date ಎಂತಾದ್ರೂ fix ಮಾಡಿದ್ರ ಹೇಗೆ? December ಇಪತ್ತೈದು ಹೇಳಿದ ನಾನು ಹೇಳ್ದೆ ಇಪ್ಪತೈದು ಅಂದ್ರೆ ಇಪ್ಪತ್ತ ಆ ನಾಲ್ಕಕ್ಕೆ ಹೋಗುವ ಶನಿವಾರ ಒಂದು ಆದಿತ್ಯವಾರ ಸಿಕ್ಕಿದಾಗೆ ಸಿಗ್ತದೆ ರಜೆಸ ಕಮ್ಮಿ ಇರ್ತದಲ್ಲ ಹಾಗೆ.

ಹೋಗುವ ಹೋಗುದಿದ್ರೆ ಹೋಗುವ ಅದೆ ನೀವು ಚಿಕ್ಮಗ್ಲೊರಿಂದ ನಾವು almost ಎಲ್ಲ ready ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಮ್ದು ಎಲ್ಲ things ಇದ್ಯಾ ಅಂತ ಎಲ್ಲ.

ಅದ್ರಲ್ಲಿಸ ನಾವು ಹುಡುಗ್ರಲ್ಲ ಜಾಸ್ತಿ things ಬೇಕಂತ ಇಲ್ಲ. ಜಾಸ್ತಿ ಎಂತ ಬೇಡ ಅಲ್ಲೆಲ್ಲ food ಲೊಂದ್ ನೋಡ್ಬೇಕಷ್ಟೆ ಹೌದು food ಅದ್ದು ಅಂದ್ರೆ ಯಾ ಎಲ್ಲ ಅದು ಇದು adjust ಆಗುತ್ತೆ food adjust ಆಗುತ್ತೆ ಅನ್ಸುತ್ತೆ ನಾವೇ ಅಲ್ಲ.

ಹ್ಮ್ ಹೋಗುವ ಹೋಗುವ correct ಆಗಿ ಯಾವತ್ತು ತಾರೀಖು ಅಂತ ಹೇಳಿದ್ರೆ.

ಅದ್ಕೊಂದ್‌ adjust ಆಗಿ ನೋಡ್ಬೋದು ಮತ್ತೆ, ಸ್ವಲ್ಪ ತಯಾರಿ ಎಲ್ಲ ಮಾಡ್ಕೊಂಡೆ ಹೋಗುವ ಸ್ವಲ್ಪ ಗಮ್ಮತಾಗುತ್ತೆ. ಅದು ಹೌದು ತಯಾರಿ ಮಾಡಿ ಹೋಗುವ ಹಾಗಾದ್ರೆ ready ಇದ್ಯಲ್ಲ ನೀನ್ ready ಇದ್ಯಲ್ಲ. ನಾನು ಯಾವತ್ತೂ ready ಇದ್ದೇನೆ ಕೇಳ್ಬೇಕಂತ್ಲೇ ಇಲ್ಲಆ ವಿಷ್ಯಕ್ಕೆ Okay ಹಾಗಾದ್ರೆ ನಾನ್ ಅವ್ನೊಟ್ಟಿಗೆ ಹೇಳಿ ಬಿಡ್ತೇನೆ ಈಗ ಏನು work ಅಲ್ಲಿದ್ಯ ಹೇಳ್ತೆ busy ಇದ್ಯಾಂತ. ಹಾ ಹೌದು busy ಇದ್ದೇನೆ ನಿಮ್ಗೊಂದು time ಕೊಡದಿದ್ರೆ ಆಗುತ್ತಾ ನಮ್ಗೆ busy ಇದ್ರು. ಅದೌದು okay ಇದು ಮತ್ತೊಮ್ಮೆ ಮಾತಾಡುವ ಈಗ okay ಅವನಿಗೆ confirm ಮಾಡಿ ಹೇಳ್ಬಿಡ್ತೇನೆ ನಾವು ready ಇದ್ದೇವೆ ಹೇಳಿ. ಹಾ ಸರಿ ಸರಿ ಯಾವತ್ತು ready ಇದ್ದೇನೆ ಹೇಳು ಅವನತ್ರ.

ಸರಿಯಾ okay ಸರಿ ಇಡುದ ಹಾಗಿದ್ರೆ.

ನೋಡಿ ಈಗಿನ್ ಈಗಿನ್ ಕಾಲ್ದಾಗ ಯಾರಿಗ್ ಇಷ್ಟ ಇರಾಂಗಿಲ್ಲಾ gym ಎಲ್ಲಾ ಒಂದ್ ಮ~ ಪ್ರತಿಯೊಂದು ಮನಷ್ಯಾಗನು ಏನ್ ಇರ್ತೆತಿಪಾ ಅಂತ ಅಂದ್ರ ನಾ ಚಲೋ ಕಾಣಸಬೇಕ್. ನಾ fit ಆಗಿ ಇರ್ಬೆಕ್. ನಾನ್ ಚಂದ್ ಕಾಣಿಸ್ಬೇಕ್ ಅಂತ ಹೇಳಿ ಎಲ್ಲಾ ಒಂದ್. ಮನಷ್ಯಾಗು ಇರ್ತೆತಿ. ಅದಕ್ಕ ಈಗಿನ್ ಕಾಲ್ದಾಗ್ ಒಂದ್ ಎಲ್ಲರು ಒಂದ್ fashion ಅಂತ ಆಗೈತಿ gym ಅಂತ ಅನ್ನೋದ್. ಅದಕ್ಕ ಎಲ್ಲಾ ಜನ್ರು ಈಗ gym ಹೋಗುದ್, ವ್ಯಾಯಾಮ ಮಾಡುದ್ ಹಲವಾರು ರೀತಿಯಂತ್ರಾನು ಕೆ~ ಅಂದ್ರ ಮನಷ್ಯನ್ ದೇಹದ್ದ. ಆಹ್ ತಾನ್ ಗಟ್ಟಿ ಆಗಿರ್ಬೆಕ್ fit ಆಗಿರ್ಬೆಕ್ ಅಂತ ಹೇಳಿ ಹಲವಾರು ರೀತಿಯ work out ನ್ ಮಾಡ್ತಾರ. ಅದ್ರಾಗ gym ಅನ್ನೋದು ಒಂದು part . ಈ gym ಹೋಗುದ್ರಿಂದ ಏನ್ ಆಕ್ಕೇತಿಪಾ ಅಂತ ಅಂದ್ರ ಮನಷ್ಯಾ fit ಇರ್ತಾನ. ಮತ್ತ ಇವಂಗ ಯಾವುದೇ ರೋಗ ಮತ್ತು ಯಾವುದೇ ರೋಗನಿರೋಧಕ ಶಕ್ತಿ ಹೆಚ್ಚಾಗ್ತತೈತಿ. ಮತ್ತ್ ಯಾವುದೇ ಮಾನಸಿಕ ಮತ್ತು ದೈಹಿಕವಾಗಿ ಯಾವುದೇ ಒಂದು ರೀತಿಯಾದ ಉಂಟಾಗುದಿಲ್ಲಾ. ಅದಕ್ಕ ನಾವ್ ಏನ್ ಮಾಡ್ತೇವಿ ಅಂತ ಅಂದ್ರ. ಉದಾಹರ್ಣೆಗೆ gym ಹೋದ್ರ ನಮ್ಗ ಏನ್ ಆಕ್ಕೇತಿ. gym ಹೋಗುದ್ರಿಂದ ಅವ್ರ ನಮ್ಗಂಟನ ನೀವ್ ಈ ರೀತಿಯಾಗಿ ಆಹಾರವನ್ನ ಸೇವಿಸಬೇಕ್. ಈ ರೀತಿಯಾಗಿ ತರ್ಕಾರಿ ಮತ್ತು ಹಣ್ಣುಗಳನ್ನ ತಿನ್ನಬೇಕ್ ಅಂತ ಹೇಳಿ ಅವ್ರು ನಮ್ಗ ಮಾರ್ಗಗಳನ್ನ ಸೂಚಿಸ್ತಾರ. ಆ ಆ ರೀತಿ ನಾವ್ ಅದನ್ನ ಮಾರ್ಗಗಳನ್ನ ನಡಿಯುದತ್ತ ನಮ್ದ ಆರೋಗ್ಯ ಸುಧಾರ~ ಸುಧಾರಿಸುತ್ತೆ. ಅದೇ ರೀತಿ ತಿಳಿದವರ್ ಈಗ ತೋರ್ಸುದ್ ಹಿಂಗ ಇರ್ತೆತಿ. ಅಂತ ಅದ್ಕುನು ಆಹ್ ಹಿಂಗ್ ಪ್ರಶಸ್ತಿಗಳು ಹಿಂಗೆಲ್ಲಾ ಎಂತಂದ್ರ. ಮಾಡ್ತಾರ ಅದು ಒಂದ್ part ಆದ್ರ fit ಆಗಿ ಇರ್ಬೆಕ್. ತಮ್ಗ ಯಾವುದೇ ರೀತಿಯ ಆರೋಗ್ಯಕರವಾದ ಹಾನಿಕರ ಆಗ್ಬಾರ್ದ ಅಂತ ಅಂದ ಅದು ಏನಾಗ್ ಒಂದ್ ಸ್ವಲ್ಪ ಮಂದಿ ಏನ್ ಮಾಡ್ತಾರ ಅಂತ್ ಅಂದ್ರ gym ದ gym ಹೋಗಿ workout ಮಾಡ್ತಾರ. ಆವಾಗೇನ್ ಆಕ್ಕೇತಿ ಅಂತ ಮಂದಿ. Diet follow ಮಾಡೋದು food Food ದಾಗ ತರ್ಕಾರಿ , ಹಾಲು ಹಿಂತಾವೆಲ್ಲಾ follow ಮಾಡಾಕ್ ಹೇಳ್ತಾರ. ಅದ್ ಬಿಟ್ಟ್ ದೇಹದಾಢ್ಯತೆ ಮಾಡೋದವ್ರಿಗೆ ಏನ್ ಮಾಡ್ತಾರ ಅಂತ ಅಂದ್ರ ಅವ್ರಿಗ injection ಯಾವುದೇ ಉದಾಹರ್ಣೆಗೆ steroids ಇವೆಲ್ಲಾ ತಗೊಳಾಕ. ತಗೋಳಾಕ ಅವ್ರು ಮಾರ್ಗವನ್ನ ನಿಡ್ತಾರ. ಅವ್ರ ಏನ್ ಮಾಡ್ತಾರ ಅದು ತಗೊಂಡ್ರ gym gym ಮಾಡೆ ಅದ bodybuilding competition ಹಿಂಗೆಲ್ಲಾ ಮುಂತಾದ ರೀತಿಯಿಂದ ಅವ್ರದ್ದ ತಮ್ಮದ್ show ಇದನ್ನ ನಡ್ಸಾಕ ಮಾಡ್ತಾರ. But fit ಇರಾಕ gym ಮಾಡೊವ್ರುನು ಇರ್ತಾರ. ಅದ್ ಅಂತ ಹೇಳಿ ಈಗ gym ಅಂದ್ರ ಏನ್ ಆಗೈತಿ ಉದಾಹರಣೆಗ ಎಲ್ಲಾರು fashion ಗಾಗಿ gym ನ್ನ ಇದ್ ಮಾಡ್ತಾರ. ಒಂದ್ ದಿನ ಹೋಗೋದು ಎರಡ್ ದಿನ ಹೋಗೋದು status ಹಾಕೋದು. ಆಮೇಲೆ ಸುಮ್ನೆ ಬಿಟ್ಟ್ ಬಿಡೋದ್. ಅದಕ್ಕ gym ಅನ್ನು~ ಅನ್ನುದಿಲ್ಲ. ನಮ್ನ ನಾವ್ fit ಮತ್ತ ಗಟ್ಟಿಯಾಗಿ ಇರ್ಬೆಕ್ ಮಂದಿಗೆಲ್ಲಾ ಚಲೋ ಕಾಣಸಬೇಕ್ ಅಂತ ಅಂದ್ ನೋಡಾಕ್ ಅದ್ನು ತರಾ gym ಮಾಡೊವ್ರ ಏನೇನ್ ಮಾಡ್ತಾರ ಏನ್ ಮಾಡ್ತಾರಪಾ ಅಂತ ಅಂದ್ರ ಮಳಿಗಾಲ, ಚಳಿಗಾಲ ಮತ್ತ್ ಯಾವುದೇ ಕಾಲಾನ ಅನ್ನುದು. ಅನ್ನುದ್ ಬಿಟ್ಟ್ ನಾವು gym ಗ ಹೋಗ್ಬೇಕ್. ಅದು ಒ~ ಬರಿ status ಹಾಕೋಕ್ ಮಾತ್ರ gym ಆಗಿರ್ಬಾದ್. ಅದನ್ನ ನಮ್ದ ಆರೋಗ್ಯದತ್ತ ಗಮನಕೊಟ್ಟು ಗಮನಕೊಟ್ಟು ನಾವು ಅದು gym ಮಾಡ್ಬೇಕ್ ಅಂತ ಹೇಳಿ. ಹೇಳಿ ಹೇಳ್ತಾರ. ಮತ್ತ ಮತ್ತ ಈಗಿನ ಆಹಾರ ಪದ್ದತಿದೊಳಗು ಬಾಳ್ change ಆಗೈತಿ. ಅಂದ್ರ ಹೊರಗ್ pizza, burger ಇವೆಲ್ಲಾ junk food ಅಂತ ಅಂದ್ರ ಬೇರೆ ಈ oily ಹಿಂಗೆಲ್ಲಾ ಆ ಪದಾರ್ಥಗಳನ್ನ ಸೇವಿಸುದಿ~ ಸೇವಿಸುದ್ರಿಂದ. ಮನಷ್ಯ ಮನುಷ್ಯನ ಒಂದ್ ಆರೋಗ್ಯದ ಮೇಲೆ ಪ್ರಭಾವ ಆಕ್ಕೇತಿ. ಅದು ಬಿಟ್ಟ್ gym ದಾ gym ಗ್ ಹೋಗಿ ಅವ್ರ ಹಾಕಿ ಕೊಟ್ಟಂತ diet ಅಹ್ diet list follow ಮಾಡೋದ್ ಹಿಂಗೆಲ್ಲಾ ಮಾಡೊದ್ರಿಂದ ಯಾವುದೇ ರೀತಿಯಾದಂತ ರೋಗಗಳ್ ಬರೋದಿಲ್ಲಾ. ಅದ್ gym ಮಾಡೋದಂದ್ರ ಒಂದ್ ದಿನ ಎರಡ್ನ ದಿನ ಆಗುದಿಲ್ಲಾ. ಅದು ದಿನ ದಿನ ಎದ್ದು ಇಷ್ಟು ಗಂಟೆ ಒಂದ್ ಒಂದ್ ದಿನಕ್ಕ one hour ಆದ್ರ ಬಾಳ ಆಕ್ಕೇತಿ. one hour workout ಮಾಡಿದ್ರೆ ನಾವು ಮನುಷ್ಯ fullfit . ಚಲೋ ಕಾಣ್ಸುದ್ ಎಲ್ಲಾ ಇರ್ತೆತಿ. ಅದು ಬಿಟ್ಟ್ daily ಅದು ಬಿಟ್ಟ್ ದಿನ ದಿನ ಹೋಗುದ್ ನಂಗ್ ಒಂದ್ ದಿನ ಹೋಗುದ್ ಎರಡ್ ದಿನ ಬಿಡುದ್. ನಂಗ್ ಆಗುದಿಲ್ಲಾ ಇವೆಲ್ಲಾ ಅಂತ ಅನ್ಕೋತಿದ್ರ ಅದು gym ಆಗುದಿಲ್ಲ. ನಾವ್ ಒಂದ್ ದಿನಕ್ ಒಂದ್ ತಾಸ್ ಏನಾದ್ರು ಕೆಲ್ಸಾ. ಮಾ~ ಮಾಡಿದ್ರ ಅದು ನಮ್ಗ ಉಪಯೋಗ ಆಕ್ಕೇತಿ. ನಮ್ದ ಪೂರ ದೇಹದಾಗ ರಕ್ತ ಚಲನ ವಲನ correct correct ಆಗಿ ನಡೆಯುತ್ತೆ. ಮತ್ತ gym ಮಾಡುದ ಒಂದ ದಿನಕ್ಕ ಒಂದು ಉದಾಹರಣೆಗ gym ಮಾಡಿ ಬಂದ್. ಇಷ್ಟು ಭಾರ ಎತ್ತಿನಿ, ಇಷ್ಟು ತೂಕ ಇದ್ನ ಮಾಡ್ತೇನ್ ಅಂತ ಅನ್ನುದು ಇರುದಿಲ್ಲಾ. ಅದ್ ಬಿಟ್ಟು ಒಂದ್ five to ten minutes ಹೋಗಿ warm~ warmup ಅಂದ್ರ ಸಾಮಾನ್ಯವಾದ ಒಂದು. ಒಂದು ವ್ಯಾಯಾಮಗಳನ್ನ ಮಾಡಿ. ಆಮೇಲೆ ಒಂದೊಂದು ದಿನ ಒಂದೊಂದು ಆಗಿ ಒಂದ್ ದಿನ chest, arms ಹಿಂಗೆಲ್ಲಾ ಬೇರೆ ಬೇರೆ ರೀತಿಯಾದಂತಹ workout ಗಳು gym ದಾಗ ನಡಿತೇತಿ. ಈಗ ಉದಾಹರಣೆಗ ಮುಂದ್ IT non IT . ಇದೆಲ್ಲಾ company ಯೊಳಗ ಕೆಲ್ಸಾ ಮಾಡುವಂತ ಜನ್ರಿಗೆ ಏನ್ ಆಗುತ್ತೆ ಅಂತ ಅಂದ್ರೆ. ಬರಿ ಅವ್ರ ಕುತ್ಕೊಂಡಲ್ಲೆ ಕೂತಕೊಂಡ್, ಕೂತಕೊಂಡ್ ಕೆಲ್ಸಾ ಮಾಡ್ತಾರ. ಕುತ್ಕೊಂಡಲ್ಲೆ ಕೂತಕೊಂಡ್ ಕೆಲ್ಸಾ ಮಾಡಿದ್ರ ಮನಷ್ಯಾಂದ್ ಆರೋಗ್ಯ ಸರಿ ಉಳಿಯ್ಯುದಿಲ್ಲ. ಊಟಾ ಮಾಡೋದು ಕುಂದ್ರುದು, ಊಟಾ ಮಾಡುದು ಕುಂದ್ರುದು ಇದ ಮಾಡಿದ್ರ. ಆರೋಗ್ಯ ಹಾಳ್ ಆಕ್ಕೇತಿ. ಅದಕ್ಕ ಅವ್ರಿಗ gym important ಅದ. ಈಗಿನ ಕಾಲ್ದಾಗ ಕುತ್ಕೊಂಡಲ್ಲೆ ಕೂತಕೊಂಡ್ ಕೆಲ್ಸಾ ಮಾಡಿ blood circulate ಆಗಾಂಗಿಲ್ಲಾ. ಮತ್ತ ಅವ್ರಿಗ ಮೆದುಳಿಗ ಹೊಡ್ತಾ ಬೀಳ್ತೇತಿ. ಮತ್ತ ದೇಹದ ಮ್ಯಾಲ ಕೈ, ಕಾಲು, ಯಾವುದು ಚಲನ ವಲನ ಆಕ್ಕಿರಾಂಗಿಲ್ಲಾ. ಅದಕ್ ಅವ್ರಿಗೊಂದ್ exercise ಅಂದ್ರು ಒಂದ್ ಇದ್ರೋಳಗ gym ಅಂತ ಒಂದ್. Gym ಅನ್ನೋದ್ ಒಂದ್ part ಆಗೇತಿ. ಅದು ಮನಷ್ಯಾಂದ್ ಒಂದ್. ಆರೋಗ್ಯವನ್ನ ಸುಧಾರಿಸೋಕ ಮತ್ತ ಮತ್ತ ಅದ್ನ healthy ಯಿಂತ ಇರಾಕ.

ನಮಸ್ಕಾರ ಯಾರು ಮಾತಾಡುದು? ನಾನು madam ಸಂತೋಷ್ ಅಂತೇಳಿ, ತಾವು?

ಅಹ್ ನಾವೀಗ Bangalore ಅಲ್ಲಿ settle ಆಗಿದ್ದೇವೆ. Okay okay ನಾವಿವಾಗ ವಾತಾವರಣದ ಬಗ್ಗೆ ಹೇಳ್ಬೇಕಾದ್ರೆ. ವಾತಾವರಣ ಹದಗೆಡ್ತಾ ಇದೆ ಇವಾಗ.

ತುಂಬ ಸಮಸ್ಯೆ ಇದೆ ವಾತಾವರಣದಲ್ಲಿ, ಗಾಳಿ ಆಗ್ಲಿ ನೀರಾಗ್ಲಿ ಅಹ್.

ಸ್ವಲ್ಪ ನಾವು ಮುಂಚಿತವಾಗಿ ನಾವು ಸಮಸ್ಯೆ ಅನ್ನು ಕನ್ಕೊಂಡು ಇವಾಗ್ಲೆ ಸ್ವಲ್ಪ ಮುಂದೆ ಒಳ್ಳೆ step ಇಟ್ರೆ ತುಂಬ ನಮ್ಗೆ ತುಂಬ ಒಳ್ಳೆದಾಗುತ್ತೆ.

ಉಡ್ಪಿ ಕಡೇ ವಾತಾವರಣ full change ಆಗಿದೆ ಅಲ್ವಾ. ಮಳೆಗಿಂತ. ಹೌದ್ ಹೌದು ಇವಾಗ ಸೆಖೆ ಜಾಸ್ತಿ ಇದೆ.

ಮತ್ತ್ ಇವಾಗ ಒಂದೊಂದ್ time ಊ ಮಳೆಸ ಬರ್ತಾ ಇದೆ ರಾತ್ರಿ ಇಲ್ಲಾದ್ರೆ ಬೆಳಿಗ್ಗೆ time ಅಲ್ಲಿ. ಚಳಿ ಇದೆ.

ಇಲ್ಲಿ ಇವತ್ತು full ಮೋಡ ಇದೆ ಅಂದ್ರೆ ಇಲ್ಲಿ ಚಳಿ ಜಾಸ್ತಿ.

ಬರುತ್ತೆ, ಯಾವಾಗ ಮೋಡ ಆಗುತ್ತೆ ಹೇಳಿಕ್ಕೆನೆ ಬರಲ್ಲ ನಿನ್ನೆ full ಬಿಸಿಲಿತ್ತು ಇವತ್ತು full ಮೋಡ ಆಗಿದೆ.

ಸರಿ ಸರಿ ಅಂದ್ರೆ . bachelor time ಅಲ್ಲಿ ಬೆಂಗ್ಳೂರಲ್ಲಿ ಇದ್ವಿ ನಾವು.

Climate ಯೇ ಬೇರೆ ಇತ್ತು ವಾತಾವರಣವೆ ಬೇರೆ ಇತ್ತು ತುಂಬ ಚಳಿ ಅಂದ್ರೆ ಚಳಿ ತುಂಬ ಜಾಸ್ತಿ ಇತ್ತು.

ಮತ್ತೆ ನಾವು ಊರಿಗೆ ಬಂದದ್ದು ಅಂದ್ರೆ ನಮ್ಗೆ climate ಅಲ್ಲಿ health issue ಆಯ್ತು. ಶೀತ ನೆಗಡಿ ಜ್ವರ. ದ್ರಿಂದ ಸೀದ ನಾನು ಊರಿಗೆ ಬಂದೆ ಇಲ್ಲಿ job ಮಾಡ್ತ ಇದ್ದೀನಿ ಇವಾಗ, ನೀವು? ಹೌದಾ, ನಾವು ಇಲ್ಲಿ house wife ಆದ್ರೆ ನಮ್ಗೆ ಈಗ ಊರಲ್ಲಿ ಬಂದ್ರೆ ಅದು ಊರಿನ ಸೆಕೆ control ಆಗಲ್ಲ ಅದೆ ತುಂಬ ಸೆಕೆ ಈಗ ಊರಲ್ಲಿ.

ಇತ್ತು climate ಮೂರು ಕಾಲದಲ್ಲೂ ಮಳೆ, ಬಿಸಿಲು, ಚಳಿ ಆತರ ಇತ್ತು. ಈಗ ಊರಲ್ಲಿ full different change ಆಗಿದೆ ಈಗ ಊರಿನದ್ದು ಹವಮಾನ ತುಂಬ change ಆಗಿದೆ. ಹೌದ್ .

ಇವಗಂದ್ರೆ ತುಂಬ ಬಿಸ್ಲಿವಾಗ ಜಾಸ್ತಿ ಇದೆ ತುಂಬ ಬಿಸ್ಲಿದೆ ಸೆಕೆಸ ಜಾಸ್ತಿ ಇದೆ ತುಂಬ.

ಹೌದ್ ಹೌದ್ . ಅದೆ ಇವಗಂದ್ರೆ ಎಲ್ಲ company ತುಂಬ ಆಗ್ತಾ ಇದೆ plus ಇವಾಗ real-estate ಅದು ಇದು ಅಂದ್ರಿಂದಾ ಅದ್ರಲ್ಲಿ ಮರ ಗಿಡ ಎಲ್ಲ ಕಡಿತ ಇದರಲ್ಲ.

ಮತ್ತೆ ಇಲ್ಲಿ ಏನಂದ್ರೆ ಈವಾಗ ನಮ್ ಮಂಗ್ಳೂರ್ ಕಡೆ ಎಲ್ಲ ತುಂಬ ತುಂಬ building ಎಲ್ಲ ಆ glass ಇದೆ ಅಲ.

ಆ building ಗೆ ಅದ್ರಿಂದಸ ಸೆಕೆ ಜಾಸ್ತಿ ಇರುತ್ತೆ.

ಜಾಸ್ತಿ ಇದೆ. ಇವಾಗ, ಮಳೆಗಾಲ ಯಾವ time ಅಲ್ಲಿ ಮಳೆ ಬರುತ್ತೆ ಬರ್ಬೋದು ಯಾವ time ಅಲ್ಲಿ ಮಳೆ ಬರುವ ಬರ್ಬಾರ್ದ ಆತರ ಏನಿಲ್ಲ.

ಈ ಚಿಕ್ ಚಿಕ್ ಮಕ್ಳಿಗೆ ತುಂಬ ಆರೋಗ್ಯದಲ್ಲಿ ತುಂಬ ಹದಗೆಡ್ತಾ ಇದೆ. ಜ್ವರ ಶೀತ.

ಹ್ಮ್ ಅದೆ madam ಇವಾಗ ಅಲ್ಲಿ? ಇಲ್ಲಿನು ಹಾಗೆನೆ ಆ ವಾತಾವರಣ, ತುಂಬ change ಮುಂಚಿನಾಗಿಲ್ಲ ಮುಂಚೆ ಇಲ್ಲಿ ಚಳಿ ಅಂದ್ರೆ ಚಳಿ ಇತ್ತು ಈಗ ಬಿಸಿಲು, ಚಳಿ ಆತರ ಸರಿಯಾಗಿಲ್ಲಗ.

ಹಾಗಾಗಿ ಇಲ್ಲಿನೂ ಹಾಗೆ, ಎಲ್ಲರ ಆರೋಗ್ಯ ಎಲ್ಲ ಹಾಳು ಬಿಸಿ ತುಂಬ ಇದಾಗುತ್ತೆ.

ಹಾಗೆ ಹಾಗೆ. ಅದೇವಾ ಆಯ್ತು ನಾನ್ ಸ್ವಲ್ಪ busy ಇದ್ದೇನೆ cut ಮಾಡ್ತಿನೀ.

ಆಹ್ ಆಹ್ ಅರಾಮ್ ಅದೇರಿ?

ಹ್ಮ್ ಏನ್ ಮಾಡಾಕತ್ತೀರಿ ಊಟ ಆತನ್ರೀ? ಊಟಾ ಇನ್ನು ಇಲ್ರಿ ಇನ್ ಮ್ಯಾಲ ಆಬೇಕ್ರಿ.

ನಾನು ಸಂತಿಗ್ ಹೋಗಿದ್ದೆರಿ.

ಹ್ಮ್ ಈಗ್ ಬಂದೆ ನೋಡ್ರಿ ಬಿಸ್ಲ್ ಎಷ್ಟ್ ಐತ್ರೀಪಾ ಹೊರಗ?

ಬ್ಯಾಸಿಗಿ ಐತಿ ಅಲ್ರೀ ಬಾಳ. ಹ್ಮ್ ಹ್ಮ್ ಸಂತಿಯಿಂದ ಬಂದ ಕುಂತಿದ್ದೆ ನೋಡ್ರಿ ಈಗ.

ಇವತ್ತ ಏನ್ರೀ ಸಂತಿ ನಿಮ್ ಊರ್ ಕಡೆ? ಹ್ಮ್ ನಮ್ ಊರ್ ಅಂದ್ರ daily ಇರ್ತೆತ್ರಿ ನಮ್ಮಲ್ಲಿ ಇಲ್ಲೆ ದಿನಾ~ ದಿನಾಲು ಇರ್ತೆತ್ರಿ ಆದ್ರ ಹ್ಮ್ ನನಗ ಹೊಗಾಕ ಆಗಿದ್ದಿಲ್ರಿ ಇವತ್ತ ಎಲ್ಲಾ ಕೆಲ್ಸಾ ಮುಗ್ಸ್ಕೊಂಡು ಹೋಗಿ ಬಂದ್ ಬಿಟ್ರಾತು ಮತ್ತ್ ಮದ್ಯಾನ್ಹ ಒಂದ್ ಸ್ವಲ್ಪ ಯಾಕೋ ಮೋಡ ಆಗೇತಿ ಅಲ್ರೀ?

ಹ್ಮ್ ಸಾಯಂಕಾಲ ಮಳಿ ಬರ್ಲಿ ಏನ್ರ ಮತ್ತ್ ಬ್ಯಾಡ ಅಂತ ಹೇಳಿ ಈಗ ಹೋಗಿ ಬಂದ್ ಬಿಟ್ಟೆರಿ.

ನಿನ್ನಿಂದ ಸ್ವಲ್ಪ ಹಂಗ್ ಐತ್ರಿ ಇದ್ ಮಾಡ್ ಆದಂಗ ಆಗೇತಿ.